ಹಾಗು ಈ ಚಿತ್ರವನ್ನು ನೋಡಿದರೆ ನಾವು ನಮ್ಮ ಕೈ ಕೈ ಬರಹದಿಂದ ಚಿತ್ರವನ್ನು ಬಿಡಿಸಲು ಆಹಾ ಎಷ್ಟು ಸುಂದರವಾದ ಚಿತ್ರವನ್ನು ಬಿಡಿಸಬಹುದು ಎಂದು ನಮಗೆ--

ಸೂರ್ಯ ಉದಯವಾಗುವುದನ್ನು ಕಾಣಬಹುದು ಹಾಗು ತರತರದ ಗಿಡಮರಗಳನ್ನು ಕಾಣಬಹುದು ಇಲ್ಲಿ ಮನುಷ್ಯರು ತಮ್ಮ ತಮ್ಮ ಸಂತೋಷದಲ್ಲಿ.

ಪ್ರಸ್ತುತ ಈ ಚಿತ್ರದಲ್ಲಿ ನಾವು ಅನೇಕ ದೃಶ್ಯಗಳನ್ನು ಕಾಣಬಹುದು ಗಿಡಮರಗಳನ್ನು ಕಾಣಬಹುದು ಹಾಗು ಎರಡು ಪುರುಷರನ್ನು ಕಾಣಬಹುದು .

ಪ್ರಸ್ತುತ ಈ ಚಿತ್ರದಲ್ಲಿ ಒಂದು ಮನೋಹರಕರವಾದ ದೃಶ್ಯವನ್ನು ಕಾಣಬಹುದು ಈ ಚಿತ್ರದಲ್ಲಿ ಬೆಟ್ಟ ಗುಡ್ಡಗಳು ಗಿಡ ಮರಗಳು --